ಒಹ್ ಇದು ಬಿಲ್ಡಿಂಗ್ ಕೆಳಗ ಅಂಡರ್ಗ್ರೌಂಡ್ ಅಂತರಲ್ಲ ಅದು. ಇದು ಕಾರ್ ನಿಂತದ ಅಲೊಂದು ಎರಡು ಕುರ್ಚಿ ಇದವು ಜನರೇಟರ್ ಐತೆ.

ಇದು ನೋಡಾಕ ಉತ್ತರ ಕರ್ನಾಟಕ್ ಫಾಲ್ಸ್ ಇದಂಗ ಇದ್ದವು ನಾವು ಹೊಕ್ತೇವೆ ಬಹಳ ಇಷ್ಟ ನನಗೆ ಫಾಲ್ಸ್ ಅಂದ್ರೆ ಫಾಲ್ಸ್ ಇನ ಕೆಳಗ ಆಡಕ್ಕ ಬಾಲ್ ಇಷ್ಟ ನಾನು ನಮ್ ಹುಡುಗಿ ಜೊತಿಗ ಹೋಗಿದ್ದೆ.

ಅಅಅ ಎಲ್ಲರೂ ಐ.ಟಿ.ಐ. ದೌರ್ ಬಟ್ಟೆನೆ ಹಾಕೊಂಡಾರೆ ನೆಪ್ರಾ ಎಪ್ರಾನ್ ಅಂತರ ಇದಕ್ಕೆ.

ಉತ್ತರ ಕರ್ನಾಟದಾಗ ಬೇಕರಿ ಐಟೆಮ್ಸ ತಿನ್ಬೇಕ್ರಿ ಬಹಳ ತಿನ್ಬಾರ್ದ್ರೀ ರೀ ಆದ್ರ ಆರೋಗ್ಯಕ್ಕ ಚಲೋ ಅಲ್ರಿ.

ಇದು ಬಾಯಿ ರೀ ಬಾಯಿ ಅಂದ್ರೆ ಮನುಷ್ಯನ ಬಾಯಿ ಅಲ್ರಿ ನಮ್ ಉತ್ತರ ಕರ್ನಾಟದಲ್ಲಿ ಬಾವಿಗೆ ಬಾಯಿ ಅಂತಾರ ರೀ ನಾವು.

ಓ ಎ.ಟಿ.ಎಂ. ರೀ ಸರ್ರ ಇದಕ್ಕ ನಮ್ ಕಡೆ ರೊಕ್ಕ ತಕೋಬರೋದ್ ಅಂತೀವ್ ನಾವ್. ರೊಕ್ಕ ಥಕೊನ್ ಬರ್ತಿವರಿ. ಎ.ಟಿ.ಎಂ. ಭಾಳ್ ಚಲೋ ಆಗ್ಯಾವ ರೀ ಹೆಲ್ಪ್ ಆಗೈತ್ ರೀ ಎ.ಟಿ.ಎಂ. ಇಂದ ಗ್ರಾಮೀಣ ಬಾಗದಗ.